ಇಲ್ಲಿ ಎಂತದೋ ಬತ್ತದು ಬೆಳೆ ಬೆಳೆದಿದ್ದಾರೆ ಅಲ್ಲೊಂದು ಮಷೀನ್ ಇದೆ ಅಲ್ಲಿ ಜನಗಳೆಲ್ಲ ನಿಂತಿದಾರೆ ಅದು ಮಷೀನ್ ನಾಕ್ ಹಾಕ್ತಿದ್ದಾರೆ ಚೀಲಗಲ್ಲ ಇಡ್ತಿದಾರೆ ಆಡೋರಗೆ ತುಂಬುತಿದಾರೆ .

ಈ ಅಂಗಡಿ ಇದೆ ಅಂದು ಟಿ ಕಾಫಿ ಅಂಗಡಿ ಅಲ್ಲೆ ಎಲ್ಲಾ ಬಿಸ್ಕತ್ ಆಮೇಲೆ ಫೋನ್ ಪೆದು ಎಲ್ಲಾ ಇದೆ. ಆಮೇಲೆ ಇಬ್ಬರು ಅಣ್ಣ ನಿಂತಿದ್ದಾರೆ. ಕುರ್ಕುರೆ ಗಳಿದಾವೆ. ಶಾಂಪಗಳಿದಾವೆ . ಆಮೇಲೆ ಏನ್ ಏನು ತಗ್--

ತಗ್ಕೊಂಡಿದ್ದಾರೆ ಒಂದ ಬಾಕ್ಸ್ ಇತ್ತೆ ಈ ಕಡೆ ಸೈಡ್ ಆಗ ಒಂದು --

ಆಮೇಲೆ ಈಕಡೆ ಸೈಡದಾಗ ಎಲ್ಲ ಗ್ರೀನ್ ಗ್ರೀನ್ ಕಲರ್ ಇದೆ ಆಮೇಲೆ ಮೊಸಳೆ ಈ ಕಡೆಗೆ ಐತೆ ಅದಕ್ಕೆ ನಾಲ್ಕು ಕಾಲು ಉದ್ದ ಬಾಲಾ ಐತೆ. ಉದ್ದ ಬಾಯಿ --

ಮಳೆ ಬಂದಿ ಫುಲ್ ನೀರ್ ಎಲ್ಲ ಬಿದ್ದಿದೆ ಅದರಿಂದ ಮನೆ ಗಳು ಎಲ್ಲ ಮುಳುಗ್ತಿದಾವೆ ಅಲ್ಲಿ ಒಂದು ಬಸ್ ನಿಂತಿದೆ ಬಸ್ ಎಲ್ಲ ಮುಳುಗಿ --